ಇದು ಒಂದು ಕಂಪ್ಯೂಟರ್ ಕ್ಲಾಸ್ ಆಗಿವೆ ಇಲ್ಲಿ ತುಂಬಾ ಕಂಪ್ಯೂಟರ್ ಗಳಿವೆ.

ಮತ್ತು ಈ ಪಕ್ಷಿ ಕಪ್ಪು ಆಕಾರದಲ್ಲಿದೆ.

ಇದು ಒಂದು ಜಿಮ್ ಎಂದು ಹೇಳಬಹುದು.

ಒಬ್ಬ ವ್ಯಕ್ತಿಯ ಕೊರಳಲ್ಲಿ ಬ್ಲೂಟೂತ್ ಇದೆ ಮತ್ತು ವೖಯರ್ಗಳವೆ ಮತ್ತು ಒಂದು ಬೋರ್ಡ್ ಇದೆ.

ಇದು ಒಂದು ಅಂಗಡಿಯಾಗಿದೆ ಮತ್ತು ಇಲ್ಲಿ ವಿಧವಿಧವಾದ ಚೇರ್ ಗಳಿವೆ.

ಮತ್ತು ಇಲ್ಲಿ ಸ್ವಿಚ್ ಬೋರ್ಡ್ ಗಳು ಇವೆ.

ಮತ್ತು ಬೇಕರಿ ಒಳಗಡೆ ಇಬ್ಬರು ವ್ಯಕ್ತಿಗಳ ನಿಂತಿದ್ದಾರೆ ಬೇಕರಿ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಚೇರ್ ಇನ್ ಮೇಲೆ ಕುಂತಿದ್ದಾನೆ.

ಇದು ಒಂದು ಬೈಕ್ ಗ್ಯಾರೇಜ್ ಆಗಿದೆ ಇಲ್ಲಿ ಮೂರು ಜನ ವ್ಯಕ್ತಿಗಳು ನಿಂತಿದ್ದಾರೆ.

ಮತ್ತು ಇಲ್ಲಿ ಒಂದು ಕ್ಯಾನ್ ಇದೆ ಮತ್ ಆಯಿಲ್ ಚೇಂಜ್ ಮಾಡ್ತಿದ್ದಾರೆ ಸೈಲೆನ್ಸರ್ ಪೈಪನ್ನು ಕಿತ್ತಿ ಪಕ್ಜಕ್ಕೆ ಇಟ್ಟಿದ್ದಾರೆ.

ಗ್ರೌಂಡ್ ಸುತ್ತಲೂ ದೊಡ್ಡದ ಕಾಂಪೌಂಡ್ ಇದೆ ಗ್ರೌಂಡ್ ನಲ್ಲಿ ತುಂಬಾನೇ ಜನರಿದ್ದಾರೆ.

ಮತ್ತು ತುಂಬಾನೇ ಗಿಡ ಇವೆ ನೋಡಲು ತುಂಬ ಸುಂದರವಾಗಿದೆ.

ಮತ್ತು ಇಲ್ಲಿ ಒಂದು ಮನೆ ಇದೆ ಆ ಮನೆಯಲ್ಲಿ ಒಂದು ಮುಂಭಾಗದಲ್ಲಿ ಒಂದು ಬಲ್ಪ್ ಇದೆ.

ಇದು ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ ಇದು ಒಂದು ದೊಡ್ಡನೆಯ ಬಿಲ್ಡಿಂಗ್ ಆಗಿದೆ.

ಮತ್ತು ಒಂದು ಬೈಕ್ ಸರ್ವಿಸ್ ವಾಟರ್ ಸರ್ವಿಸ್ ಮಾಡತಿದಾರೆ ಮತ್ತು ಪೈಪ್ ಬಿದ್ದಿದೆ.

ದೊಡ್ಡ ದೊಡ್ಡ ಮರಗಳಿವೆ ಮತ್ತು ಕಂಬಗಳಿ--

ದಲ್ಲಿ ತುಂಬಾನೇ ಹೂಗಳಿವೆ ಮತ್ತೊಬ್ಬ ಮಹಿಳೆ ಇದ್ದಾಳೆ.